ಅದ ಅವ್ರು ತಮ್ಮ ಗುಜರಾತಿದೆಲ್ಲ ಇಲ್ ಮಾಡೋದ್ರಿಂದ ಜನರಿಗೆ ಬಹಳ ಅನ್ಯಾಯ ಅಗೇತೈತಿ ಅದಕ್ಕ --

ಈಗ ಮಳೆ ಬಿಸಿನೆಸ್ ಅಂತ ಅಂದ್ರೆ ನಮ್ಮ ರೈತರಿಗೆ ಅದು ಒಂದೊಂದ್ ತರದ ಇನ್ಕಮ್ ಜನರೇಟ್ ಮಾಡೋವಂಥ ಒಂದು ಬಿಸಿನೆಸ್ .

ವಾಟರ್ ನೀರ್ ಲೆವೆಲ್ ನು ನಮಗ್ ಏನ್ ಅಕಾತಿ ಕೆರಿ ತುಂಬುತ ಅಂದ್ರ ನೀರ ಲೆವೆಲ್ ಜಾಸ್ತಿ ಆಗಿ ರೈತರ ಬೋರ್ ಗಳಿಗೂ ಅನುಕೂಲ ಐತಿ ಇಲ್ಲೇ ನಮ್ ಸುತ್ತ ಮುತ್ತ ಹಳ್ಳಿಗೆಲ್ಲ ಬಹಳ ಅನುಕೂಲ.

ಇಲ್ಲಿ ಒಂದು ಒಳ್ಳೆಯ ಸುಂದರವಾದ ಸ್ಕೂಲ್ ಇದೆ ಸ್ಕೂಲ್ ಅಲ್ಲಿ ಯೇಲರು ಧ್ವಜ ರೋಹಣಕ್ಕ್ ಎಲ್ಲ ಸಿದ್ಧತೆ ಮಾಡ್ಕೊಂಡ್ ನಾವೆಲ್ಲ ಧ್ವಜರೋಹಣ ಮಾಡ್ತಿವಿ ಆಗಸ್ಟ್ ಹದಿನೈದ ಜನವರಿ ಇಪ್ಪತ್ತು ಆರು ನವೆಂಬರ್ ಒಂದು.

ಏನ್ ಇಲ್ಲಿ ದನಿ ಈದ್ ಒಂದ್ ಅಂಗಡಿ ತರ ಕಾಣತೈತಿ ಆದ್ರ ಇಲ್ಲಿ ನಮ್ಮಲ್ಲಿ ಶೆರೇದ ಅಂಗಡಿಗ್ ನಂಬರ್ ಹಚ್ಚ್ತಾರ್ ಮಂದಿ.

ಇದೇನ್ ಇದೇನ್ ಇಜನಿಯನ್ ಕಾಲೇಜೈತಾ ಪಿ.ಯು ಕಾಲೇಜೈತಾ ಅದ್ರ ಬಗ್ಗೆನೂ ನಾ ಏನು ಮಾಹಿತಿ ಗೊತ್ತಾಗಿಲ್ಲಾ ಈದೊಂದ ಅಳೆ ಬಿಲ್ಡಿಂಗ್ ಕಾಂತಾ ಇದೆ.

ಆದ್ರಾ ಮುಂದೆ ಗಿಡಗಳು ಇದ್ದವು ಸಾಕಷ್ಟು ಗಿಡಗಳು ಬೆಳ್ಸಿದಾರು ಚಂದ್ ಕಾಂತೈತ್ ಇದ್ ಬಿಲ್ಡಿಂಗನು .

ಇದ್ ಒಂದ್ ಡ್ಯಾಮ್ ಕಾಂತಾ ಇದೆ ನೀರ್ ನಿಟ್ತೈತಿ ಸಾಕಷ್ಟು ನೀರ್ ನಿಂಥಓಥೈ ಹಿಂದ್-

ಈಗ ನಮ್ಮದು ಒಂದು ಘಾಟ್ ಅಯತಿಲ್ಲಿ ಹಿರೇಬಗಡತ್ರ ಒಂದು ದೊಡ್ಡ ಗಾಟಾ ಅಲ್ಲಿಂದ ಏನ್ ಆಗೇತಿ ಗುಡ್ಡ ಪ್ರಾಣಿ ಪಕ್ಷಿಗಳು ಎಲ್ಲ --

ಇಲ್ಲಿ ಅದ್ರ ಪಟ್ಟಿಕಲ್ ನಡುವ ಹಸಿರು ಹುಲ್ಲು ಬೆಲೆಸ್ಯಾರ ಮತ್ ಇದು ಒಳ್ಳೆ ಪರಿಸರ ರೀತಿ ಕಾಣತೈತಿ ನನ್ನ ಕಣ್ಣಿಗೆ.

ಯಾಕಂದ್ರ ಇಲ್ಲ್ಯೂ ನಮ್ಮಲ್ಲ್ಯೂ ಸಾಕಷ್ಟ ಕಟ್ಟಿಂಗ್ ಅಂಗಡಿ ಈಡವಲ್ಲಾ ಇಲ್ಲೆ. ಜನರು ನಂಬರ್ ಹೆಚ್ಚು ಕಟ್ಟಿಂಗ್ ಮಾಡೋ ಪರಿಸ್ಥಿತಿ ಬಂದೈತಿ ಈಗ್ ಇಲ್ಲ್ಯೂ.

ಇಲ್ಲೊಂದು ದೊಡ್ಡ ಕಾಂಪ್ಲೆಕ್ಸ್ ಗತೆ ಕಂಸ್ಥೈತಿ ದೊಡ್ಡ ಬನಹುಮಹಡಿ ಬಿಲ್ಡಿಂಗ್ ಗತೆ ಇದ್ ಗ್ಯಾಲಕ್ಸಿ ಅಂತ ಒಂದು ಬೋರ್ಡ್ ಕಾಂತೈತಿ ಗ್ಯಾಲಕ್ಸಿ --

ಇಲ್ಲೊಂದು ಮಣಿ ಅಯ್ತಿಮನಿ ಎದುರಿಗೆ ಕಾಂಪೌಂಡ್ ಕಾಂತೈತಿ ಮುಂದೆ ಒಂದು ಚಲೋ ಗೇಟ್ ಮಾಡ್ಯಾರು.

ಇದರದೊಂದ ಹುಲ್ಲುಗಾವಲು ಇದ್ದಂಗ ಕಾಂತೈತಿ ಅಲ್ಲಲ್ಲಿ ಗಿಡಗಳು ಐತಿ.

ಇವಾ ಒಂದ್ ಬಿಲ್ಡಿಂಗ್ ಆಯ್ತಿ ಮುಂದೆಲ್ಲ ಅಶೋಕ ಗಿಡ ಕಂಥಾವ್ ಎಲ್ಲ ಇವ್ ಒಂದ್ ಬಿಲ್ಡಿಂಗ್ ಅಂದ್ರ ಬಾಜೂಕ್ ಒಂದ್ ಲೈಟ್ ಬಿಟ್ಟಂಗ್ ಕಾಣತೈತಿ ಒಂದ್ ಎದ್ರಿಗೆ.

ಹರಿವೆ ಅಂಗಡಿ ನೋಡ್ರಿ ಇದು ಡಿಸೈನ್ ಯಾಕ ಅಂದ್ರ ಮುಂದ್ ಒಂದ್ ಗೊಂಬಿ ನಿಂದ್ರಿಸಿ ಅದಕ್ಕ ಅರಿವೇ ಹಖ್ದಂಗ್ ಕಾಂತೈತಿ.

ಮ್ಮ್ ಇದೊಂದ್ ಪೆಟ್ರೋಲ್ ಬಂಕ್ ಆಯ್ತ್ ಬಾಳ್ ಚೆಂದ್ ಕಾಣತೈತೆ ಇದ ಆಕಡ್ ಕಾಂಪೌಂಡ್ ಮಟ್ಟ ಬಾಳಾ ಪೆಟ್ರೋಲ್ ಅರಿಯೊದವ ಅಲ್ಲೇ ಅಲ್ಲೇ ಲಾರಿ ನಿತ್ತಂಗ ಕಾರ್ ನಿತ್ತಾವು --

ಬೈಕ್ ಗುಳಿಗ್ ಪೆಟ್ರೋಲ್ ಹಾಕೋವಂಗ ಓಬ್ನಿರ್ತಾನ ಬಾಜ಼ುಕ್ಕ ಒಬ್ ಉಡುಗಿ ಎನ್ನಿ ಬೀಡಾತ್ತನ್ ನೋಡ್ರಿ ಅಲ್ಲ ಬಿಡುವಾಗ ಒಂದ --

ಮುಂದಿದೆ ಈದ್ ಏನ್ ಇಂಡಿಯನ್ ಆಯಿಲ್ ಕಾರ್ಪೋರೇಶನ ಗತೆ ಒಂದ ಬೋರ್ಡ್ ನೀಲಿ ಬೋರ್ಡ್ ಕಾಂತಾ ಇದೆ ಇದಕ್ಕ.

ನಿಶಾನೆ ಕುಸ್ತಿಗೆಲ್ಲ ನಮ್ಮಲ್ ಇಂತವನ ಜೇಂಡ ಹಚ್ಚಿ ನಿಶಾನೆ ಕುಸ್ತಿ ಆಚರಣೆ ಮಾಡ್ತಾರಿಲ್ಲಿ ಈದ್ ಹಂಗ ಕಣತೈತ್ ಕುಸ್ತಿ ಗ್ರೌಂಡ --

ಮತ್ತೆ ಅಲ್ಲಿ ಕುಸ್ತಿ ಪಟುಗಳಂತೆ ಆಜು ಬಾಜು ಇರತ್ತೆ ಇರ್ಬೇಕಲ್ಲಿ ಬಾಜೂಕ್ ಎಲ್ಲ ನಿಂದ್ರಕ ವ್ಯವಸ್ತ ಮಾಡ್ಯರಲ.

ಮಾಡನ ಗುಡ್ಡದ ಕೆಳಗೆ ಬಂದವೇನೋ ಅನ್ನವರ್ಗತೆ ಇದ ಕಾಣೊದೈತಿ ಇದಲ್ಲ ಅಅ ಬಂದ್ ನೋಡಿದ್ರೊಂದ್ ಬೆಸ್ಟ್ ಸೀನ್ರೀ ಬಾಳ ಚೆಂದ್ ಬಾಳ ಕಣಕ್ಕೈತ್ ನೋಡ ಬಾಳ.

ಉತ್ತರ್ ಕರ್ನಾಟಕದಾಗೆ ನಾವ್ ಏನ್ ಮಾಡ್ತಾವ್ ನಮ್ ಅರಶಿನ ಪೂಜೆ ಹೆಂಗ್ ಅಯ್ತಲ ಹಂಗೆ ಇಲ್ಲ ಫೋಟೋ ಗಳು ಹಾಕ್ಯರು ಮನ್ಯಾಗೆ ಈವತ್ತಿನ್ ದಿವಸ್ ಹಂಗ ನಾವ್ ಪೂಜಾ ಮಾಡ್ತೇವ್ಲ್ಯಾ ಅಶ್ಮಿ ಪೂಜಾ ಗತ್ಲೆನ ಈದ್ ಒಂದ್ ಬೋರ್ಡ್ ಒಳಗ್ ಈದ್ ಕಾಂತೇತ್ ಇದ್ --